ಒಂದು ಒಂದು ರೈಲ್ವೆ ಸ್ಟೇಷನ್ ತರ ಇದೆ ಇಲ್ಲಿ ತುಂಬಾ ಜನ ಕೂತ್ಕೊಂಡಿದ್ದಾರೆ ಅಲ್ಲಿ ಬೆಳಗಾವಿ ಅಂತ ಬೋರ್ಡ್ ಇದೆ ಹಾಗೆ ಇಲ್ಲೊಬ್ಬರು ಪರ್ಸನ್ ನಿಂತ್ಕೊಂಡಿದ್ದಾರೆ ಹಾಗೆ ಅವರುಪಿಂಕ್ ಮತ್ತು ಬ್ಲಾಕ್ ಕಾಂಬಿನೇಷನ್ ಇರುವ ಡ್ರೆಸ್ ಅನ್ನು ವೇರ್ ಮಾಡಿದರೆ --

ಒಂದು ಶಾಪ್ ತರ ಇದೆ ಅಲ್ಲಿ ಕ್ಯರಂಬೋರ್ಡ್ ಇದೆ ಮತ್ತೆ ಏನೋ ಬಾಕ್ಸ್ ಅಲ್ಲಿ ಕೂಡ ತುಂಬಾ ಐಟೆಮ್ಸನ್ ಜೋಡಿಸಿದ್ದಾರೆ ಗೇಮ್ಸ್ ಐಟೆಮ್ಸ ನ್ ಅಲ್ಲಿ ಒಂದ್ ವೈಟ್ ಕಲರ್ ಲೈಟ್ ಕೂಡ ಇದೆ ಇನ್ನೊಅಲ್ಲಿಬಂದು ರೆಡ್ ಕಲರ್ ಬಾಕ್ಸ್ಸ್ ಏನೋ ಇಟ್ಟಿದ್ದಾರೆ.

ಇದು ಒಂದು ಸ್ಪೋರ್ಟ್ ಶಾಪ್ ಆಗಿದೆ ಇಲ್ಲಿ ಮೆಡಲ್ಸ್ ಎಲ್ಲಾ ಜೋಡಿಸಿದ್ದಾರೆ ಮೆಡಲ್ ಸಂ ಬಾಕ್ಸಸ್ ಅಲ್ಲಿ ಜೋಡಿಸಿದ್ದಾರೆ ಮತ್ತೆಇನ್ನುಒಂದು ಇದನ್ನು ಕೂಡ ಅಲ್ಲಿ ಜೋಡಿಸಿಯಿಟ್ಟಿದ್ದಾರೆ.